ಇದು ಒಂದು ಏನ್ ಸಿ ಸಿ ದವರಿಗೆ ಟ್ರೈನಿಂಗ್ ಕೊಡೊ ತರ ಕಾಣಸ್ತಾಇದೆ ಮುಂದೆ ಎಲ್ಲರು ಕೂತಿದ್ದಾರೆ.

ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ ಹಿಂದ್ಗಡೆ ದೊಡ್ಡ ಮರ ಕಾಣಿಸ್ತಾ ಇದೆ.

ಅದರಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಇವೆ.

ಅದರಲ್ಲಿ ತರಬೇತಿ ಕೇಂದ್ರ ಇದೆ ತರಬೇತಿ ತಗೊಂಡು ಹೊರಗಡೆ ಬರುತ್ತಿದ್ದಾರೆ.

ಹಳದಿ ಕೆಂಪು ಕೇಸರಿ ನೀಲಿ ಬಿಳಿ ಕರಿ ಈ ತರ ನಾನಾತರ ಸುಂದರವಾಗಿ ಕಾಣಿಸ್ತಾ ಇದಾವೆ ಹಾರ್ಮೋನಿಯಂ .

ಇಲ್ಲಿ ಕಲರ್ ಕಲರ್ ಇರುವಂತಹ ಕಟ್ಟಿಗೆಯನ್ನು ಕಟ್ಟಿದ್ದಾರೆ.

ಅ ಜನ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಜನಗಳು ಬಹಳ ನಿಂತಿರುತ್ತಾರೆ.

ನೀರಿನ ಮೇಲ್ಗಡೆ ಮೋಡ ಬಿಳಿ ಆಕಾಶ್ ಕಲರು ಸುಂದರವಾಗಿ ಕಾಣಿಸ್ತಾ ಇದಾವೆ.

ಇದು ಎಲ್ಲಾ ಮೂರೇ ಕಾಲು ಇವೆ.

ಇದರ ಸ ಮುಂದುಗಡೆ ಎಲ್ಲಾ ಗಿಡಗಳು ಹಸಿರು ಕೆಂಪು ನಡೆದಿದೆ.

ಇಲ್ಲಿ ಬಹಳ ಟ್ರೇ ಗಳು ಇಟ್ಟಿದ್ದಾರೆ.

ಚರ್ಚ್ ದ ಚಿನ್ಹೆ ಇದೆ ಮೂರು ಗಂಡು ಮಕ್ಕಳು ನಿಂತಿದ್ದಾರೆ.